ಇದು ಐಕಾಲುಗೆ ಪಾಠ ಮಾಡಕ್ಕ ಕುಂತ್ಕೊಳಕ್ಕ ಅದ ಬೆಂಚ್ಗಳು --

ಆದ್ರೆ ಗಂಡು ಹೆಣ್ಣ್ ಫೋಟೋ ಅವ ಮದ್ಯ ದಲ್ಲಿ ಜನ್ಗಳ್ ಆವ್ರ ಆಕಡೆ ಈಕಡೆ ಗಂಡು ಹೆಣ್ ಫೋಟೋ ಹಾಕಾರ ಮಧ್ಯದಲ್ಲಿ ಹೂವ್ ಅಲಂಕಾರ ಮಾಡರ ಆಮೇಲೆ ಒಂದ್ ಸ್ಟೇಜ್ ಹಾಕರ.

ಇದ್ನ ಇದ್ನ ಗ್ರಂತಾಲಯ ಅಂತರ ಬುಕ್ ಗಳ್ ಇರ್ತಾವೇ ಇಲ್ಲಿ ನಮ್ಗ್ ಯಾವ್ ಥರ ಬೇಕಾದ್ರು ಬುಕ್ಕಾ ಅಹ್ ತೋಕೋಬೋದು ಆ ಪ ಇಲ್ಲಿ ಯಾವ ಎಲ್ಲ ಬೂಕ್ನ್ನು ಓದ್ಕೊಬೋದು ನಮ್ಗ್ ಬೇಕಾದಾಗ ಓದ್ಕೊಂಡ್ ಬಾರ್ಬ್--

ಚೆಂಡ್ ಹೂವ ಇದ್ನಆ ಕಟ್ಬಿಟು ದೇವರಿಗೂ ಹಾಕ್ತರ ಅಲಂಕಾರಗಳಿಗೆ ಇದನ್ನ ಬಳುಸ್ಕೊತಾರ ಹೂವಿನ ಅಲಂಕಾರಗಳಗ --

ಅಚ್ಚರಿ ಬೆಟ್ಟ ಅದ ಈಕಡ ಗುಡ್ಡ ಆವಾ ಮಧ್ಯದಲ್ ನೀರ್ ಅದ ಅಚರಿಯೆಲ್ಲ ಗಂಡ್ಸಗಳ್ ಹೋಯ್ತರ ಕಲ್ಗಳ್ ಬಂಡೆಗಳ್ ಥರ ಅದ ಮೋಡನು ಕೂಡ ಚನ್ನಾಗ್ ಕಾಣ್ತದ.

ಇದು ಬಂಡೀಪುರ ಕಾಡು. ಜಿಂಕೆಗಳ್ ಆವಾ ಜಾಸ್ತಿ ಜಿಂಕೆಗಳ್ ಕಾಣ್ತವ ಅವು ಹುಲ್ಗ್ಲಾನೆಲ್ಲ ಮೈತಾವ ಆಕಡೆ ಎಲ್ಲ ಆ ಮರಗಳ್ ಅವ .

ಮತ್ತೆ ಇಲ್ಲಿ ಹತ್ತಕ ಮಾಡಕ್ಕ ಹಿಂಸಾ ಆಯ್ತಾ ಜಾರುದ್ರೆ ಬೀಳ್ತಾರಾ--

ಮನೇಲಿ ಇದನ್ನ ಇಟ್ಕೋತಾರ ಪೂಜೆನೂ ಮಾಡ್ತಾರಾ.

ಇದು ಜಿಮ್ಮು ಇದು ಜೋರಾಗೇ ಒಡಕ್ಕ ಇಲ್ಲಿ ಬತ್ತರ ಮತ್ತೆ ಮೈ ಕೈ ಸಣ್ಣ ಮಾಡ್ಕೊಳಕ್ಕ ಇಲ್ಲಿ ಬತ್ತರ ಬೊಜ್ಜು ಇದನೆಲ್ಲ ಕರ್ಗ್ಸ್ಬೇಕು ಅಂತ ಇಲ್ಲೀಗ ಬರ್ತಾರಾ ಸಣ್ಣ್ ಅಕೈಲು ಸಿಕ್ಸ್ ಪ್ಯಾಕ್ ಮಾಡ್ಕೊಳಕ್ ಬತ್ತರ ಇಲ್ಲಿಗೆ--

ಬೇಕ್ರಿಗಳಲ್ಲಿ ಚನಾಗ್ ಒಯ್ತಾ ಇದು ತುಂಬಾ ಟೇಸ್ಟಿ ಯಾಗಿರತ್ತ.